ಪೋಸ್ಟ್ ಆಫೀಸ್ ಒಳಗಡೆ ಫೋಟೋ ಆಮೇಲೆ ರೆಡ್ ಕಲರ್ ಪೈಂಟ್ ಇದೆ. ವೈಟ್ ಕಲರ್ ರೆಡ್ ಕಲರ್ ಪೈಂಟ್ ಬಲು ಆನ್ ಐತೆ ಫ್ಯಾನು ಮೇಲೆ ಕಚೇರಿ ಖಾಲಿ ಇರರು. ಆಮೇಲೆ ನೋಟೀಸ್ ಬೋರ್ಡ್ ಇದೆ.